ಇದು ಬಹುಶಃ ಪ್ರಾರ್ಥನೆ ಸಲ್ಲಿಸುತ್ತಿರುವ ಚಿತ್ರವಾಗಿರಬಹುದು.

ಮತ್ತು ಚರ್ಚ್ನ ಎದ್ರುಗಡೆ ಒಂದು ದೊಡ್ಡದಾದ ಮರ ಕಾಣಿಸುತ್ತಿದೆ.

ಮತ್ತು ಚರ್ಚ್ ನ ಬಲಭಾಗದಲ್ಲಿ ಎರಡು ಬೈಕನ್ನು ಪಾರ್ಕ್ ಮಾಡಿರುತ್ತಾರೆ.

ಈ ಜಿಮ್ನ ಹೆಸರು ಒಲಂಪಿಕ್ ಜಿಮ್ .

ಈ ಬಟ್ಟೆ ಅಂಗಡಿಯ ಹೆಸರು ಆನಂದ್ ರೆಡಿಮೇಡ್ಸ್ ಮತ್ತು ಪಕ್ಕದಲ್ಲೇ ಒಂದು ಜೆರಾಕ್ಸ್ ಶಾಪ್ ಕೂಡ ನನಗೆ ಕಾಣಿಸುತ್ತಿದೆ.

ಪೆಟ್ರೋಲ್ ಬಂಕ್ನ ಹೊರಗಡೆ ಒಂದು ಟಿ_ಟಿ ಗಾಡಿಯನ್ನು ಕೂಡ ನಿಲ್ಲಿಸಿದ್ದಾರೆ.

ಮತ್ತು ಸ್ಕೂಟಿ ಗಾಡಿಯಲ್ಲಿ ಒಬ್ಬ ವಯಸ್ಕ ಮುದುಕ ಮತ್ತು ಒಂದು ಯುವತಿ ಕೊತಿದ್ದಾರೆ.

ನನಗೆ ಚಿತ್ರದಲ್ಲಿ ಒಂದು ಕ್ಲಾಸರೂಮ್ ಕಾಣಿಸುತಿದೆ.

ತು ಕ್ಲಾಸ್ರೂಮ್ನ ಎದುರುಗಡೆ ಒಂದು ಬ್ಲಾಕ್ ಬೋರ್ಡ್ ಇದೆ.

ಮತ್ತು ಬಲಭಾಗದಲ್ಲಿ ಒಂದು ತೆಂಗಿನ ಮರ ಮತ್ತು ಬೇರೆ ಬೇರೆ ಮರಗಳು ಕೂಡ ಕಾಣಿಸುತ್ತಿವೆ.

ಮತ್ತು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಚಿಕ್ಕ ಚಿಕ್ಕ ಗೋಪುರಗಳಿವೆ.

ನನಗೆ ಈ ಚಿತ್ರದಲ್ಲಿ ಒಂದು ಮಾರ್ಕೆಟ್ ಕಾಣಿಸುತ್ತಿದೆ.

ಟವಲ್ ಗಳು ಆಕಾಶ ಬಣ್ಣ ಮತ್ತು ತಿಳಿ ಕೆಂಪು ಬಣ್ಣದ್ದಾಗಿರುತ್ತದೆ.

ನನಗೆ ಚಿತ್ರದಲ್ಲಿ ಆಪರೇಷನ್ ಥಿಯೇಟರ್ ಕಾಣಿಸುತ್ತಿದೆ.

ಟೇಬಲ್ ನ ಮೇಲೆ ಸೂಚನ ಫಲಕವನ್ನು ಇರಿಸಿದ್ದಾರೆ.

ಇದರಲ್ಲಿ ಒಬ್ಬ ತಾಯಿ ಮತ್ತು ಅವರ ಮ ಮಗ ದೇವರಿಗೆ ಕೈಮುಗಿದು ನಿಂತಿರುವುದು ಕಾಣಿಸುತ್ತಿದೆ.

ದೇವರನ್ನು ಚೆನ್ನಾಗಿ ಅಲಂಕೃತವಾಗಿ ಮಾಡಿದ್ದಾರೆ ಮ--

ಬಲಭಾಗದಲ್ಲಿ ನನಗೆ ಚೆಕ್ ಔಟ್ ಕಾಣಿಸುತ್ತಿದೆ ಇದರಲ್ಲಿ ಮನುಷ್ಯರು ತಾವು ಖರೀದಿಸಿದ ವಸ್ತುಗಳನ್ನು ಬಿಲ್ ಮಾಡಿಸುತಿರುತ್ತಾರೆ.

ಎಲ್ಲಾನೂ ಮಾಡಿಸಲು ಜನತೆ ಕೂಡ ನಿಂತಿರುವುದು ನನಗೆ ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಜಿಮ್ ಕಾಣಿಸುತ್ತಿದೆ.

ಇಲ್ಲಿ ಜಿಮ್ ನಲ್ಲಿ ಒಬ್ಬ ಯುವಕ ವರ್ಕ್ಔಟ್ ಮಾಡುತ್ತಿರುವುದು ನನಗೆ ಕಾಣಿಸುತ್ತಿದೆ.

ಇದು ಸೋಪವಾಗಿದೆ ಮತ್ತು ಎರಡು ತಲೆದಿಂಬುಗಳು ಕೂಡ ನನಗೆ ಕಾಣಿಸುತ್ತಿದೆ.

ಮತ್ತು ಒಬ್ಬ ಯುವಕ ಮಾಸ್ಕ್ ಧರಿಸಿಕೊಂಡು ಓಡಾಡುತ್ತಿರುವುದು ಕೂಡ ಕಾಣಿಸುತ್ತಿದೆ.

ಹಾಗೆ ಇದರಲ್ಲಿ ಬಿಳಿ ಮತ್ತು ಗುಲಾಬಿ ಬಣ್ಣದ ಹೂವಿನ ಹಾರಗಳು ಕಾಣಿಸುತ್ತಿದೆ.

ಮತ್ತು ಒಂದು ಗೋಡೆ ಕೂಡ ಕಾಣಿಸುತ್ತಿದೆ ಗೋಡೆಯ ಬಣ್ಣ ಬಿಳಿ ಆಗಿರುತ್ತದೆ.

ಗ್ರಂಥಾಲಯದ ಕಟ್ಟಡದ ಎದ್ರುಗಡೆ ಒಂದು ಬೈಕ್ ಅನ್ನು ಪಾರ್ಕ್ ಮಾಡಿದ್ದಾರೆ.

ನನಗೆ ಈ ಚಿತ್ರದಲ್ಲಿ ಒಂದು ಎತ್ತರದ ಟವರ್ ಕಾಣಿಸುತ್ತಿದೆ.

ತ್ತು ಪಾರ್ಕ್ ನ ಬಲಭಾಗದಲ್ಲಿ ಒಂದು ಎತ್ತರದ ಕಂಬವಿದೆ.

ಮತ್ತು ತಗಡಿನ ಶೀಟ್ಗಳು ಕೂಡ ಕಾಣಿಸುತ್ತಿದೆ.

ಇದು ಬೈಕ್ನ ಗ್ಯಾರೇಜ್ ಆಗಿದೆ ಮತ್ತು ನನಗೆ ಬಲೂನ್ ಗಳು ಕಾಣಿಸುತ್ತಿವೆ.

ಇದ್ರಲ್ಲಿ ಬಾಕ್ಸ್ ಆಫೀಸ್ ಅಂತ ಅ ಉಲ್ಲೇಖಿಸಿದ್ದಾರೆ.

ಇದರ ಎದ್ರುಗಡೆ ಒಂದು ವೀಲ್ ಚೇರಿರುವ ಬೈಕನ್ನು ಕೂಡ ಪಕ್ಕದಲ್ಲಿ ಎಡಗಡೆಯಲ್ಲಿ ನಿಲ್ಲಿಸಿದ್ದಾರೆ.

ನನಗೆ ಚಿತ್ರದಲ್ಲಿ ಒಂದು ಹೆಂಗಸು ಕಾಣಿಸುತ್ತಿದ್ದಾಳೆ.

ಆಕೆ ಸೀರೆಯನ್ನು ಹುಟ್ಟಿರುತ್ತಾಳೆ ಮತ್ತು ಕೈಗೆ ಬಣ್ಣವನ್ನು ಬಳೆದುಕೊಂಡಿರುತ್ತಾಳೆ.

ಮತ್ತು ಪಾರ್ಕ್ ನ ಮಧ್ಯಭಾಗದಲ್ಲಿ ಒಬ್ಬ ಬಾಲಕ ನಿಂತಿದ್ದಾನೆ.

ಮತ್ತು ಎಡ ಭಾಗದಲ್ಲಿ ನನಗೆ ಒಂದು ಚಿಕ್ಕ ಫ್ಲೆಕ್ಸ್ ಕಾಣಿಸುತ್ತಿದೆ.

ನನಗೆ ಚಿತ್ರದಲ್ಲಿ ಒಂದು ಅಂಗಡಿ ಕಾಣಿಸುತ್ತಿದೆ.

ಒಬ್ಬ ಯುವಕ ಇನ್ನೊಬ್ಬ ಯುವತಿ ಒಂದು ಮಗು ನನಗೆ ಕಾಣಿಸುತ್ತಿದ್ದಾರೆ.

ನನಗೆ ಚಿತ್ರದಲ್ಲಿ ಒಂದು ಬತ್ತದ ಗೆದ್ದೆ ಕಾಣಿಸುತ್ತಿದೆ.

ಇದು ಒಂದು ಬೆಚ್ಚಪ್ಪನನ್ನು ಗದ್ದೆಯ ಮಧ್ಯದಲ್ಲಿ ನಿಲ್ಲಿಸಿರುವುದು ನನಗೆ ಕಾಣಿಸುತ್ತಿದೆ.

ಈತ ಬಿಳಿ ಬಣ್ಣದ ಶರ್ಟ್ ಅನ್ನು ಧರಿಸಿರುತ್ತಾನೆ ಮತ್ತು ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿರುತ್ತಾನೆ.

ನನಗೆ ಈ ಚಿತ್ರದಲ್ಲಿ ಒಂದು ಬಸ್ ಸ್ಟಾಂಡ್ ಕಾಣಿಸುತ್ತಿದೆ.